ಈ ದೃಶ್ಯವು ಒಂದು ಅದ್ಭುತವಾದಂತಹ ಹಾಗೂ ಆಕರ್ಷಕವಾದಂತಹ ಬಸ್ಟ್ಯಾಂ ಡಿನ ದೃಶ್ಯವಾಗಿದೆ .

ನಾವು ವಿಗ್ರಹಗಳ ದೇವರುಗಳ ಮೂರ್ತಿಗಳನ್ನು ನೋಡಬಹುದಾಗಿದ್ದು ಈ ಎಲ್ಲಾ ತರಹದ ದೇವರ ಮೂರ್ತಿಗಳು--

ಈ ದೃಶ್ಯದಲ್ಲಿ ನಾವು ಅದ್ಭುತವಾದಂತಹ ಹಾಗೂ ದೊಡ್ಡದಾಗಿರುವಂತಹ ಜನಪ್ರಿಯವಾದಂತಹ ಬಸ್ ಸ್ಟ್ಯಾಂಡ್ ಒಂದನ್ನು ನೋಡಬಹುದಾಗಿತ್ತು ಈ ಬಸ್ ಸ್ಟಾಂಡಿನಲ್ಲಿ ಹಲವಾರು ಬಸ್ ಗಳು ನಿಂತಿವೆ ಹಾಗೂ ಒಬ್ಬ ಯುವಕನ ಛಾಯವನ್ನು ಕೂಡ ನೋಡಬಹುದು